ಹಲೋ ಸರ್ ನಮಸ್ತೆ ಸರ್ ನಾನು ವೇ ಅಅ ಶೀಲತಾ ಅಂಡ್ ಸನ್ಸ್ ಇಂದ ಮಾತಾಡ್ತಾ ಇರದು ಇಲಿಕಲ್ ಬ್ರಾಂಚ್ ಇಂದ ಮಾತಾಡ್ತಾ ಇರದು ಸರ್ ನಿಮ್ಮದು--

ಬುಸ್ಸಿನ್ಸ್ ಅಂದ್ರೆ ವ್ಯವಹಾರನ ಕೈಗೊಳಬೋದು ಅತ್ವ ನೀವೇ ಕುಂತು ಮನೇಲಿ ವರ್ಕ್ ಫ್ರಮ್ ಹೋಂ ಅಂತೆ ಜಾಬ್ ಮಾಡಿ ಹಣವನ್ನ ಗಾಳಿಸ್ಕೊಳ್ಳಬಹೂದುದಯ್ವಿತ್ತು ಫ್ರೀಡಂ ಆಪ್ ನ ಡೌನ್ಲೋಡ್ ಮಾಡಿ.